ಇಲ್ಲಿ ಒಂದು ಸಣ್ಣದಾದ ಕೆರೆ ಇದೆ. ಅಲ್ಲಿ ಅದರ ಬ ಅಹ್ ದಿಲಿ ಒಂದು ಬೈಕ್ ಅನ್ನು ಕೂಡ ನಿಲ್ಲಿಸಿದ್ದಾರೆ ಹಮ್ ನೋಡಲು ಒಳ್ಳೆವಾದ ಪರಿಸರ ಕೂಡ ಉಮ್ ಇದೆ. ಉಮ್ ತುಂಬಾ ಚೆನ್ನಾಗಿ ಕೂಡ ಇದೆ.

ಇದು ಒಂದು ಸಣ್ಣ ಸರ್ಕಲ್ ಆಗಿದೆ. ಇಲ್ಲಿ ದುರ್ಗಾಂಬ ಫಿಶ್ ಹೋಟೆಲ್ ಇದೆ. ಇಲ್ಲಿ ಫಿಶ್ ಊಟ ಸಿಗುತ್ತದೆ.

ಇದು ಸಂಗೀತ ಕಲಿಯುವವರು ಇದನ್ನು ತಗೊಂಡು ಹೋಗ್ತಾರೆ. ಇದರಿಂದ ಸಂಗೀತಾ ಕ್ಕೆ ಒಂದು ಮೆರಗು ಬರುತ್ತದೆ.

ಇದು ಒಂದು ದೊಡ್ಡ ಕೆರೆಯಾಗಿದ್ದು ಇದನ್ನು ವೀಕ್ಷಿಸಲು ತುಂಬಾ ಜನ ಪ್ರವಾಸಿಗರು ಇಲ್ಲೂ ಬಂದಿದ್ದಾರೆ ಮತ್ತು ಅಲ್ಲಿ ಅಹ್ ಲಾಂಚ್ ಕೂಡ ಹಾ--

ಬೇಕಾದಂತಹ ಅಮೌಂಟ್ ಅನ್ನು ತಗೊಂಡು ಮತ್ತು ಹ ಬೇಗಾ ಎಷ್ಟು ಬೇಕ್ ಅಷ್ಟ್ ಅಮೌಂಟ್ ಅನ್ನು ಬ್ಯಾಂಕ್ ಇಗೆ ಹಾಕ್ಬಹುದು ಹೋಗುತ್ತಿದ್ದಾರೆ.

ಇದು ಒಂದು ಕಾಂಪೌಂಡ್ ಹಿಂದ್ಗಡೆ ಇರುವಂತಹ ಒಂದೂ ವಾತಾವರಣವಾಗಿದೆ. ಇದು ನೋಡಲು ತುಂಬಾ ಇಲ್ಲಿ -ಇಲ್ಲಿ -ಇಲ್ಲಿ ಪ್ಲಾಸ್ಟಿಕ್ ಗಳಿನ--